ಮಳೆ ಬಂದು ಹೋಗಿರುವ ತರ ಕಾಣುಸ್ತಿದೆ ಹಾಗು ತುಂಬಾ ಸುಂದರವಾದ ಆಕಾಶವನ್ನು ಕಾಣಬಹುದು.

ಅ ಪ್ರಾಣಿ ಸಂಗ್ರಹ ತರ ಕಾಣುಸ್ತಾಯಿದೆ ಮತ್ತು ಗಿಡಗಳ ಶಾಖೆಗಳು ಮುರಿದು ಮೇಲೆ ಬಂದಿರುವ ತರ ಕಾಣಿಸುತಾ ಇದೆ.

ಇಲ್ಲಿ ನಾವು ತುಂಬಾ ನೀರನ್ನು ಕಾಣಬಹುದು ಹಾಗು ಹಲವಾರು ನೀರಿನ ಧಾರೆಯನ್ನು ನೋಡ್ಬಹುದು ದೂರದಲ್ಲಿ ಆಟ ಆಡುವಾ --

ಇಲ್ಲಿ ನಾವು ಒಂದು ದೊಡ್ಡದಾದ ಕಟ್ಟಡವನ್ನು ಕಾಣಬಹುದು. ಆ ಕಟ್ಟಡದ ಮುಂದೆ ಒಬ್ಬ ಮನುಷ್ಯ ನಿಂತಿಕೊಂಡಿದ್ದಾನೆ ಹಾಗೂ--

ಇಲ್ಲಿ ಒಬ್ಬ ಮನುಷ್ಯ ಕೆಳಗಡೆ ಏನೋ ನೋಡುತ್ತಿದ್ದಾನೆ. ದೂರದಲ್ಲಿ ಒಬ್ಬ ಮನುಷ್ಯ ಏನೋ ಕೆಲಸ ಮಾಡುತ್ತಿದ್ದಾನೆ.